ಸ್ಥಳವಾಗಿದೇ ನೈಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸುತ್ತ ಗಾರ್ಡೆನಿಂಗ್ ಕೂಡ ಇದೆ .

ಕಾರಣ ಇದು ಕೊಲೆಯಾಗಿಲ್ಲ. ಇದರ ಒಳಗೆ ಇರೋ ಗಿಡ ಅಂದ್ರೆ ಪಾಚಿ ಅದರ ಇರೋದು ನೀರಿನ ಬಣ್ಣ ಹಾಗೆ ಇರುತ್ತೆ ಅದಕ್ಕೋಸ್ಕರ ಈ ನೀರು ನಮಗೆ ಹಸಿರಾಗಿ ಕಾಣುತ್ತೆ.

ಅಲ್ಲಿ ನನಗ್ ಅನ್ನಿಸಿದಮಟ್ಟಿಗೆ ಮಳೆ ಬಂದು ಹೋಗಿರೋ ಸಾಧ್ಯತೆ ಕೂಡ ಇದೆ ಸುತ್ತ ಮುತ್ತ ಮರ ಗಿಡ ನೋಡಿ ಫ್ರೆಂಡ್ಸ್ ಈ ಥರ ಒಂದು ನೇಚರ್ ನ ನೋಡ್ತಾ ಫ್ರೆಶ್ ಗಾಳಿ ಸವಿಯೋ ಒಂದು ನಿಧಾನವಾದ ವಾಕ್ ಹೋಗ್ತಾಯಿದ್ರೆ---

ಅಮೇಲೆ ಆಕಡೆ ಈಕಡೆ ದ್ವಾರದಲ್ಲಿ ಎರಡು ದೀಪಗಳು. ನೈಟ್ ಹೊತ್ ಬಂದ್ರೆ ಆ ದೀಪಗಳ ಬೆಳಕಲ್ಲಿ ಆ ಗಾರ್ಡನ್ ಇನ್ನು ಚಂದ ಕಾಣುತ್ತೆ ಮತ್ತೆ ಇದು ಫುಲ್ ವೈಟ್ ಬಣ್ಣದಿಂದ ಅಂದರೆ ಶಾಂತಿಯಿಂದ ಕೂಡಿದ್ದಾಗಿದೆ.